ಇಲ್ಲಿ ಮೂವರು ಕೂತಿದ್ದಾರೆ ಮತ್ತು ಒಬ್ಬರು ನಿಂತಿದ್ದಾರೆ.

ಒಂದು ತೂಕ ಅಳಿಯುವ ಮಷೀನ್ ಇದೆ.

ಮುಂದಗಡೆ ಮೂರು ಪಾಟ್ ಗಳಿವೆ ಆಟವಾಡಲು ಸಾಮಾನುಗಳಿವೆ.

ಮೇಲ್ಗಡೆ ಬಲೂನ್ ಹಾಗು ಕರ್ಟನ್ ಗಳಿಂದ ಅಲಂಕರಿಸಿದ್ದಾರೆ.

ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಕಂಪ್ಯೂಟರ್ ಇದೆ.

ಇಲ್ಲಿ ಮೇಲ್ಗಡೆ ದೋಸೆ ಪ್ಯಾನ್ ಇನ ಮೂರು ಬಾಕ್ಸ್ ಗಳಿವೆ.

ಇಲ್ಲಿ ಒಂದು ಆಟೋ ಇದೆ ಇಲ್ಲಿ ಸಾಲವಾಗಿ ಬೈಕ್ ಮೇಲೆ ಮನುಷ್ಯರು ಕುಂತಿದಾರೆ.

ಮುಂದ್ಗಡೆ ಬಹಳಷ್ಟು ಖಾಲಿ ಜಗ ಇದೆ ಇಲ್ಲಿ ಲೈಟಿನ ಕಂಬಗಳಿವೆ.

ಮೇಲ್ಗಡೆ ಒಂದು ಬಲ್ಬ್ ಇದೆ ಹಿಂದುಗಡೆ ಯೇಸುವಿನ ಶಿಲ್ಮೆ ಇದೆ.

ಇಲ್ಲಿ ಆನಂದ ದಾರ ಡಿಸ್ಟ್ರಿಕ್ಟ್ ಆಫೀಸ್ ಇದೆ.

ಇಲ್ಲಿ ಮಲಗುವ ಬೆಡ್ ಇದೆ ಆದರ ಕೆಳಗಡೆ ಡ್ರಾ ಗಳಿವೆ.

ಇದು ಒಂದು ಹಳೆಯ ಕೋಟೆ ಇದೆ. ಲೆಫ್ಟ್ ಹಾಗು ರೈಟ್ ಸೈಡ್ ಅಲ್ಲಿ ಗಿಡಮರಗಳಿವೆ .]

ಇಲ್ಲಿ ಒಂದು ಕಾಂಪೌಂಡ್ ಇದೆ.